ಇದು ಒಂದು ಫೀಲ್ಡ್ ಆಗಿದ್ದು ಇದು ನೋದಲ್ಲೂ ತುಂಬ ಸುಂದರವಾಗಿದ್ದು ಸುಮಾರಾಗಿರುವ ಫೀಲ್ಡ್ ಆಗಿರುತ್ತದೆ ಇಲ್ಲಿ ಬಂದು ವಿವಿಧ ರೀತಿಯ--

ಕ್ರೀಡೆಗೆ ಪ್ರಾಕ್ಟೀಸ್ ಅನ್ನ ಮಕಲ್ಲು ಹಾಗು ದೊಡ್ಡವರು ಮಾಡ್ತರ್ರ್ --

ಈ ರೀತಿಯಾಗಿ ಅದನ್ನು ಅದರ ಸ್ಥಳದಲ್ಲಿ ಅದನ್ನು ಸ್ಥಾಪನೇ ಮಾಡಿದ್ದಾರೆ ಇದನ್ನು ನೋಡಲು ತುಂಬ ಸುಂದರವಾಗಿ ಕಂಡುಬರುತ್ತದೆ.

ಇದು ನಮ್ಮ ಸಂಗೊಳ್ಳಿ ರಾಯಣ್ಣ ಒಂದು ಸ್ಟ್ಯಾಚು ಆಗಿದ್ದು ಇವರು ಒಬ್ಬರು ಪ್ರಸಿದ್ಧವಾದ ವ್ಯಕ್ತಿಯಾಗಿದ್ದು--

ಇದು ಒಂದು ರೀತಿಯಾದ ಚಿತ್ರಣವಾಗಿದು ಇಲ್ಲಿ ವಿವಿದ ರೀತಿಯ ಕಾರ್ಗಳು ಇರುತ್ತವೆ ಇವು ಹೊಸದಾಗಿ ತಗೊಂಡಿದ್ದರಿಂದ --

ಹೊಸದಾಗ್ ಕಾರ್ಗಳು ಹಾಗು ವಾಹನಗಳನ್ನು ತೆಗೆದುಕೊಂಡು ಬಂದಾಗ ಈ ರೀತಿಯಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅನಂತರ ಅದನ್ನು ಓಡಿಸುತ್ತಾರೆ.

ಇಲ್ಲಿ ಒಂದೇ ರೀತಿಯಾದ ಬಟ್ಟೆಗಳಿವೆ ಇಲ್ಲಿ ಶರ್ಟ್ ಗಳು ಟೀ ಶರ್ಟ್ ಗಳು ಟಾಪ್ ಗಳು ವಿಧ ರೀತಿಯ ಬಟ್ಟೆಗಳು ಇಲ್ಲಿ ಸಿಗುತ್ತವೆ .

ಇದೇ ರೀತಿಯ ಕ್ಲಾತ್ ಗಳು ಟಾಪ್ಕ ಕಂಡು ಬರುತ್ತವೆ ವಿವಿಧ ಕಲರ್ ನ ಟಾಪ್ ಗಳು ಕೂಡ ಕಂಡುಬರುತ್ತದೆ ಹಾಗೂ ಕುರುತಾ ಟಾಪ್ಸ್ ಜೀನ್ಸ್ ಟಾಪ್ ವಿವಿಧ ರೀತಿಯ ಕ್ಲಾತ್ ಗಳು ಇಲ್ಲಿ ಸಿಗುತ್ತವೆ

ಇದು ಒಂದು ರೀತಿಯಾದ ಬಂಡೆಯೊಳಗಿನ ಗುಹೆ ಆಗಿದ್ದು ಇಲ್ಲಿ ಜನರು ಕೆಲವು ಜನರು ಇಲ್ಲಿ ವಾಸ ಮಾಡುತ್ತಾರೆ.

ಇದು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಮದುವೆಗಳಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿಸಿರುತ್ತಾರೆ.